ಮತ್ತು ವೇಟ್ ಲಿಫ್ಟಿಂಗ್ ಗಳಿವೆ ಮತ್ತು ಡಂಬಲ್ ಇವೆ ಮತ್ತು ಒಳ್ಳೆಯ ರೀತಿಯ ಮೆಟೀರಿಯಲ್ಸ್ ಇಲ್ಲಿ ಕಾಣಬಹುದು ಇಲ್ಲಿ ಲೈಟ್ ಇದೆ ಮತ್ತು ಸುಂದರವಾದ ವಾತಾವರಣವಿದೆ.

ಒಂದು ಅದ್ಭುತವಾಗಿದೆ ಇಲ್ಲಿ ಗಿಡಮರಗಳು ತುಂಬಾ ಸುಂದರವಾಗಿ ಕಾಣ್ತಿವೇ ಪಕ್ಕದಲ್ಲಿ ಒಂದು ಕಟ್ಟಡವಿದೆ ಅದಕ್ಕೆ ಹಸಿರು ಬಣ್ಣವನ್ನು ಮಾಡಿದ್ದಾರೆ ಆಕಾಶವು ತುಂಬಾ ಸುಂದರವಾಗಿ ಕಾಣತ್ತಾಯಿದೆ ಆಕಾಶದ ಬಣ್ಣ ನೀಲಿ ಆಗಿದೆ ಇಲ್ಲಿ ಒಂದು ಕಾರು ನಿಂತಿದೆ.

ದೃಶ್ಯವನ್ನು ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಇದೊಂದು ಕಿರಾಣಿ ಸ್ಟೋರ್ ಆಗಿದೆ ಇಲ್ಲಿ ಹಲವಾರು ಬಗೆಯ ಸಾಮಾನುಗಳು ಸಿಗುತ್ತವೆ.

ಅದ್ಭುತವಾದ ದೃಶ್ಯವು ಕಾಣ್ತಾ ಇದೆ ಮೇಲ್ಗಡೆ ಗ್ಲಾಸ್ ಗಳು ಕಾಣ್ತಾ ಇವೆ ಇದು ಅದ್ಭುತವಾದ ದೃಶ್ಯ ಇಲ್ಲಿ ಕಾಣಬಹುದು ಇದು ಸುಂದರವಾದ ಒಂದು ದೃಶ್ಯಇದಾಗಿದೆ.

ಮತ್ತು ಇಲ್ಲಿ ಹಲವಾರು ಗಿಡಗಳು ತುಂಬಾ ಹಸಿರಾಗಿ ಕಾಣ್ತಾ ಇವೆ ಈ ದೃಶ್ಯವೂ ತುಂಬಾ ಅದ್ಭುತವಾದ ದೃಶ್ಯವಾಗಿದೆ.

ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ನೋಡಲು ವಿದ್ಯುತ್ ಕಂಬ ಇದೆ ಅದು ಅದ್ಭುತವಾಗಿ ಕಾಣ್ತಾ ಇದೆ.

ಈ ದೃಶ್ಯವೂ ತುಂಬಾ ಅದ್ಭುತವಾಗಿ ಕಾಣ್ತಾ ಇದೆ ಇದು ದೃಶ್ಯದಲ್ಲಿ ಮುಂದೆ ಒಂದು ಎರಡು ಆಟೋ ಇದೆ ಮತ್ತೆರಡು ಬೈಕ್ ಗಳಿವೆ ಮತ್ತೆ ಹಲವಾರು ಜನರು ನಿಂತಿದ್ದಾರೆ ಕಟ್ಟಡವು ಕೂಡಾ ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಮತ್ತು ಅಲ್ಲಿ ಒಬ್ಬ ಸೆಕ್ಯೂರಿಟಿ ನಿಂತಿದ್ದಾನೆ ಅವನು ಕೂಡ ತುಂಬಾ ಸುಂದರವಾಗಿ ಕಾಣ್ತಾ --

ಮತ್ತೆ ವೇಟ್ ಲಿಫ್ಟಿಂಗ್ ಇವೆ ಮತ್ತೆ ಇಲ್ಲಿ ಎಲ್ಲಾ ತರಹದ ಡಂಬಲ್ಸ್ಗಳು ಸಿಗುತ್ತವೆ ಮತ್ತು ಇದು ನೋಡಲು ತುಂಬಾ ಅದ್ಭುತವಾಗಿದೆ.

ಈ ದೃಶ್ಯವು ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಇದೊಂದು ಕಟ್ಟಡವಾಗಿದೆ ಈ ಕಟ್ಟಡ ಬಿಳಿ ಬಣ್ಣ ಮಾಡಿದ್ದಾರೆ ಅದು ನೋಡಲು ತುಂಬಾ ಸುಂದರವಾಗಿ ಕಾಣ್ತಾ ಇದೆ ಮತ್ತು ಮೇಲೆ ಹೋಗಲು ಮೆಟ್ಟಿಲುಗಳನ್ನು ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ.

ಈ ದೃಶ್ಯವನ್ನು ನೋಡಲು ತುಂಬಾ ಅದ್ಭುತವಾಗಿದೆ ಇಲ್ಲಿ ಡಂಬಲ್ಸ್ಗಳನ್ನು ಸಾಲಾಗಿ ಇಟ್ಟಿದ್ದಾರೆ ಕೆಳಗಡೆ ಸಣ್ಣ ಡಂಬಲ್ಸ್ ಗಳನ್ನು ಇಟ್ಟಿದ್ದಾರೆ ಇಲ್ಲಿ ಕುಳಿತುಕೊಳ್ಳಲು ಉಮ್ ಒಂದು ಕುರ್ಚಿ ಇದೆ.